ಒಬ್ಬರ ಆರ್ಕೆಸ್ಟ್ರಾ ಗಿಟಾರ್ ನುಡಿಸುತ್ತಿದ್ದಾರೆ ಹಾಡುತ್ತಿದ್ದಾರೆ.

ಬಿಳಿ ಅಂಗಿ ಹಾಕಿರುವ ಹುಡುಗ ಕೆಳಗಡೆ ಕುಂತಿದ್ದಾನೆ.

ಈ ಚಿತ್ರದಲ್ಲಿ ನಾವು ಹೂವಿನ ಗುಚ್ಚಗಳನ್ನು ನೋಡಬಹುದು.

ಮನುಷ್ಯರು ಅಲ್ಲಿ ನಿಂತಿದ್ದಾರೆ ರಸ್ತೆ ಇದೆ.

ಈ ಚಿತ್ರದಲ್ಲಿ ನಾವು ಅಂಜನಾದ್ರಿ ಬೆಟ್ಟವನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಹಾಲ್ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ಮೂರು ಚೇರ್ ಗಳನ್ನು ನೋಡಬಹುದು.

ಚಿತ್ರದಲ್ಲಿ ಅತರೈಸ್ಡ್ ಪಾರ್ಟ್ನರ್ ಎಂದು ಬರೆದಿರುವ ಏರ್ಟೆಲ್ ಎಂದು ಬರೆದಿರುವ ಸ್ಟಿಕರ್ ಇದೆ.

ಗ್ರಾಬ್ ಎ ಬೈಟ್ ಈಟ್ ಯುವರ್ ಕ್ರೈವ್ ಎಂದು ಬರೆದಿದ್ದಾರೆ.